ಕ್ರಿಸ್ತ ಪೂರ್ವ ಐದುನ್ನೂರ ಅರವತ್ ನಾಲ್ಕು ರಲ್ಲಿ ನೇಪಾಳಿನ ಜನಿಸಿದನು ಗೌತಮ ಬುದ್ದನನ್ನು ಸನಾತನ ಧರ್ಮದಲ್ಲಿ ವಿಷ್ಣು ವಿನ ಒಂಬತ್ತನೇ ಅವತಾರ ವೆಂದು ಕರೆಯಲಾಗುತ್ತದೆ.

ಮೆದುಳಿಗೆ ಒಂದು ರೀತಿಯ ವಿಶ್ರಾಂತಿಯನ್ನು ಕೂದಲು ಕತ್ತರಿಸುದರಿಂದ ದೊರೆಯುತ್ತದೆ ಮತ್ತೆ ಸಮಯಕ್ಕೆ ತಕ್ಕಂತೆ ಕೂದಲನ್ನು ಕತ್ತರಿಸುದ ಕತ್ತರಿಸುದರಿಂದ ಕೂದಲಿನ ಪೋಷ ಪೌ ಪೌಷ್ಟಿಕಾಂಶ--

ಕೋಟೆಯ ಮೇಲಿನಿಂದ ಗುಲ್ಬರ್ಗ ವನ್ನು ನಾವು ನೋಡಬಹುದು.

ಇಂದೆ ಸ್ಥಾಪನೆಯಾದ ಬ್ಯಾಂಕಿದು ಇದರಲ್ಲಿ ಸರಿ ಸುಮಾರು ಒಂಬತ್ತು ಸಾವಿರ ಜನರಸ್ಟು ಇದರಲ್ಲಿ ಕೆಲಸ ಮಾಡುತಿದ್ದಾರೆ.